robotic ಎಲ್ಲಾ ಕಲ್ತ್ಕೊಂಡೆ

Electronic city ಅಣ್ಣ ಬೆಂಗಳೂರು ಗೊತ್ತಲ್ಲ ನಿಮ್ಗೆ Electronic city ಹೋಗೋ ಸರ್ಜಾಪುರ ದಾಟಿ ನಿಮ್ಗೆ Electronic city ಗೊತ್ತಲ್ಲ

ಹ ಅಲ್ಲೇಣ್ಣ ಹೋಗಿದ್ದು ಒಂದ್ ವರ್ಷ ಹೋದೆ

ಆಮೇಲೆ ಹೋಗ್ಬಿಟ್ಟು ಸರಿ ಕೆಲ್ಸ ಮುಗುಸ್ಕೊಂಡು ಅಲ್ಲೇ job ಕೊಡ್ತಾರೆ ಅಂದ್ರು ಅವ್ರು ಯಾಮಾರಿಸ್ಬಿಟ್ರಣ್ಣ ಒಂದು ವರ್ಷ ಸರಿ ಸರಿ

ಅಮೇಲೆ titan ನಿಮ್ಮ ಹತ್ರ TATA company ಗಲ್ವ ಅದಕ್ಕೆ try ಮಾಡೋದ್ ತಾನೇ tata company ಆದಾಣ್ಣ ಅದು ಏನಂದ್ರೆ ಒಂದು ನoಗ ಅದು ನನಗೆ ಹಣೆ ಬರ ಇದು ಏನಂದ್ರೆ ಕೇಳ್ರಿ ಇಲ್ಲಿ firstಟು

ನಂದು ಏನ್ ಅಯ್ತು ಅಂದ್ರೆ ನಾನು ಟ ಟ NTTF ಹೋಗಿ ಹ ಕೆಲಸ ಮಾಡಿ ಇದು job ಇದು job ಹುಡುಕ್ತಾ ಇದ್ನಲ್ಲ coronaಗ

ಅವಾಗ ಹೋಗಿ NTTF collegeಆಗ training ಮಾಡ್ತಾ ಇದ್ದೆ

ಅಲ್ಲಿ training ಮಾಡುವಾಗ ಅಲ್ ಏನಾಯ್ತoದ್ರೆ ಅವ್ರ ಒಂದು mam ಬಂದ್ರಲ್ಲಿ ಯಾಕoದ್ರೆ training ಆವಾಗ ಇದು ಟಾಟಾ company ಬಂದು open ಆಯ್ತಿಲ್ಲಿ ಹ್ಮ್ಮ್ ಹ್ಮ್ಮ್ ಹ್ಮ್ಮ್ open ಅಯ್ತು ಆಗ್ತಾನೇ open ಅಯ್ತು ನಾನು ಸರಿ trainer ಕೊಡ್ತಾ ಇದ್ದೆಣ್ಣ ಬಂದು ಅವ್ರು ಕೊಡ್ತಾ ಇದಾರೆ ನನಗೆ ಬಂದು ಇದು PLC

ಹೌದು ಅವ್ರು mam ಏನಂದ್ರೆ ನೀವು ಕಲಿ ಕೊಡ್ರಿ ನೀವು studentsಗೆ ಹೇಳ್ ಕೊಡ್ರಿ ಅಂದ್ರು

ಸರಿ ಹೇಳ್ಕೊಡಣ ಅನ್ಬಿಟ್ಟು ಏನೋ ಒಂದು ಏನೋ ಒಂದು ಅರವತ್ತು ಜನಣ್ಣ ಅರವತ್ತು ಜನ ಹುಡುಗೀರು full

ನಾನು ಯಾವ ತರ switch ಯಾವ ತರಾ. fix ಮಾಡೋದು ಎಲ್ಲಾ ಹೇಳ್ಕೊಟ್ಟೆ. ಇವಾಗ ಏನು ಇನ್ನೊoದ್ joke ಅಂತಾಣ್ಣ

ಏನು ಗೊತ್ತಿಲ್ಲಣ್ಣ ಎಲ್ಲ ಬಂದು milling machine lathe machine operate ಮಾಡ್ಬೇಕು

ಅವರಿಗೆ weight ಎಲ್ಲೂ lift ಮಾಡಕಾಗಿಲ್ಲ ಅವರ ಕೈಗ ಸೊ ಆಮೇಲೆ ಅ ತರ ಹೇಳ್ಕೊಟ್ಟೆ ಅವರ್ಗೆ ಕಲ್ಕೊಡ್ತಾ ಇದ್ದೆ ಅವಾಗ mam HR madam ಒಂದು ಒಬ್ರು ಒಬ್ರು ಒಳಗಡೆ ಬಂದ್ರು

ಒಳಗಡೆ ಬಂದು ನನ್ performance ನೋಡ್ಬಿಟ್ಟು

ಬರ್ತೀರಾ interviewಗೆ ನಮ್ company ಗೆ ಬನ್ರಿ interview ಇದೆ ನಾನು ಒಂದು project ಕೊಡ್ತೀನಿ ಅ project complete ಮಾಡುದ್ರೆ ನಿಮ್ job ನ approach check ಮಾಡ್ತೀನಿ ಅಂದ್ರು ನಾನಣ್ಣ ನೀವು note ಮಾಡ್ಕೊಳ್ರಿ ಐದು ಗಂಟೆಗೆ ಅಣ್ಣ ಅವತ್ತು ಬೆಳಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ಹೋಗಬಿಡ್ತೀನಣ್ಣ tata company ಗೆ

ಒಂದು pick and place robot ಒಂದು create ಮಾಡದೇಣ್ಣ

ಟಾಟಾ company ಆಗ ಬಂದು ಐಪ್ ಐಪಿಲ್ ಛೆ ಐಪಿಲ್ ಅಂತೀನಣ್ಣ ಅದು apple phone ಇಲ್ಲ apple phoneನು

back case ಬಂದು full ಆ ....... full ಅ ಬಂದು ಹಿಂದ್ಗಡೆ ಎತ್ತು ಅದು ಕೈ ಆಗೇ ಮುಟ್ಟಕ್ಕಾಗಲ್ಲ ಅದು damage ಆಗ್ತಾರೆ pick and press ತರ ಒಂದು ಚಿಕ್ಕ small robot

ಮ್

ಅವರು HR madam ಏನoದ್ರು ಅಂದ್ರೆ ನೀವು ಬರ್ತೀರಾ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟು ಕೊಡ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ

ನೀನು ಬರ್ತೀಯ job opportunity ಮಾಡ್ತಾನೆ ಅಂದ್ರೆ

ನಾನಿದ್ದುಕೊಂಡು ಏನ್ ಮಾಡ್ದೆ ಅಂದ್ರೆ ಸರಿ ನಾನು ನಮ್ಮಮ್ಮ ನಮ್ಮಪ್ಪ ಬಂದು ಇದು ಇದು ಮಾಡ್ಬಿಟ್ರು. fees ಕಟ್ಬಿಟ್ರು ಅರವತ್ತು ಸಾವಿರ ರೂಪಾಯಿ ಕಟ್ಬಿಟ್ರು

ಹ college fees ಕಟಿಬಿಟ್ರು ನಾನ್ ಏನ್ ಮಾಡಕ್ಕೆ ಆಗಲ್ಲಾ so ನಾನ್ ತವ ಹೇಳ್ದೆ mam complete ಮಾಡ್ತೀನಿ course ನ .

ಆಮೇಲೆ ನಿಮ್ದು ಅದೇ ಬರ್ತೀನಿ madam ಅಂದೇ ಸರಿ ಅಯ್ತು ಬಾಪ್ಪ ನಾನ್ ಸೇರಿಸ್ಕೊಳ್ತೀನಿ ನಿನಗೆ talent ಇದೆ ಅಂದ್ರು

ಒಂದು ವರ್ಷ ಬಿಟ್ಮೇಲೆ ಮಾಡದೇ

ಅಯ್ಯೋ ಅವರು madam ಬಂದು ಹೋಗ್ಬಿಟ್ರು ಗುಜರಾತ್ ಗೆ ಹೋಗ್ಬಿಟ್ರು ಹೌದ ಪರವಾಗಿಲ್ಲ ಬಿಡ್ರಿ

ಇನ್ನೊಂದ್ ಇದು ಒಳ್ಳೆ ಕೆಲಸಾನೆ ಸಿಗುತ್ತೆ

ಹ

ನಾನೀಗ ಹೇಳ್ಬೇಕು ನೀವು ಹೇಳಲಿಲ್ಲ ಏನೂ? ನಾನ್ companyಗೆ ಬರಕ್ಕೆ ತುಂಬಾ ಕಷ್ಟ ಪಟ್ಟೆ

ಮ್ ತುಂಬಾ politics ಆಗ್ತಾ ಇದೆ ಇವಾಗ ಅ ನಮ್ companyನಾಗು ಅಷ್ಟೆಣ್ಣ ತುಂಬಾ politics ಅಣ್ಣ ಏನು ಮಾಡಕ್ಕೆ ಆಗಲ್ಲ ಅ ಈಗ ಯಾವಾಗಲು ಒಂದೇ ತರ ಇರಕ್ಕಾಗದೆ ಮನೇಲಿ ಬಾರಿ pressure ಮಾಡ್ತಾ ಅವ್ರೆ

ಏನು ಮಾಡ ಏನು ಹಿಂಗೆ ಇದ್ರೆ ಏನ್ ಮಾಡೋದು

ಇಲ್ಲೇ ಇದ್ರೆ ನೀವು ಉದ್ಧಾರ ಆಗಲ್ಲ ಅಂತಾರೆ

ಸರಿ ಸರಿ ಒಂದ್ ಒಂದು ಹದಿನೈದು ದಿವಸ ಒಂದ್ ತಿಂಗಳು time ಕೊಡ್ರಿ ಏನೋ ಒಂದು ಮಾಡ್ತೀನಿ ಅಂತ ಹೇಳಿದೀನಿ

ಮ್ ಇನ್ನೇನು ?

ನಮ್ದು ಅಷ್ಟೆಣ್ಣ politics ನಮ್ company ಗ ತುಂಬಾ politics ಇವತ್ತು ಏನು politics ಆಯ್ತಂದ್ರೆ

ಇವಾಗ ನಾನು ಎಷ್ಟು ಒಂದು ವರ್ಷ ಹೇಳ್ ಹೋಗ್ತಾ ಇದ್ದೀನಲ್ಲ company ನಾಗ

ಒಂದ್ ಆರು ತಿಂಗಳು project ಅಣ್ಣ ಆರು ತಿಂಗಳು project compli complete ಅಗೋ ಬರೋ stage ಅಣ್ಣ ಈವಾಗ ಅದು

ಅವನ ಕೈ ಯಾಗೆ ಎತ್ಕೊಡ್ರಿ ಅಂತಾರೆ ನಾನು ಎತ್ಕೊಡಕೆ ಆಗ್ತದ ಅಣ್ಣ ಏಳ್ರಿ ನೀವೇ ನೀನ್ ಮಾಡಿದ್ದು ಅವನಿಗೆ ಎಲ್ಲ ಮುಗ್ಸಿ ಮಾಡಿ ಅವನಿಗೆ ಕೊಟ್ಬಿಡದ ಆ ಕೊಡೋದ್ ಯಾವ್ತರ ಆದ್ರೆ ನಾನ್ ಕೊಡಲ್ಲ ಗುರು ನೀನ್ ಏನ್ ಮಾಡ್ಕೊಂತೀಯ ಮಾಡ್ಕೊಳ್ಳಿ ಇಲ್ಲ ನೀವು ಬೇಕಂದ್ರೆ higher officer ತವ ಮಾತಾಡ್ಕೊಳ್ಳಿ ನಾನು ಮಾತಾಡ್ತೀನಿ

ನಾನು ಹೇಳೋದು ನನ್ನ ತವ details ಈಸತಿ ಆದ್ರೆ ನಾನು ಕೊಡಲ್ಲ ಏನು politics ಗುರು ಅದಕ್ಕೆ ನಾನು ಬಿಟ್ಬಿಡೋಣ ಅನ್ನುಸ್ತಾ ಇದೆ companyನ ಅದು ಏನೋ ಒಂದು ತಿಂಗಳದಲ್ಲ ಮುಗ್ಸಿ ಹೋಗ್ಬಿಟ್ಟು ಬೇರೆ ಏನಾದ್ರೂ company ನ ನೋಡ್ಕೊಳ್ಳಣ ಅಂತ ಇದ್ದೀನಿ ಹ ಸರಿ

ಎಲ್ಲ ಗೊತ್ತು ಗುರು ಆದರೆ value ಇಲ್ಲ ಗುರು ಅಲ್ಲಿ value ಇಲ್ಲ ಅಲ್ಲಿ ಎಲ್ಲ ಗೊತ್ತು ಆದ್ರೆ value ನೆ ಇಲ್ಲ ಅಲ್ಲಿ TVS company ನಾಗ

ಏನ್ ಮಾಡದು ಗುರು ಗೊತ್ತಿಲ್ಲ ಗುರು ನೀವು ಏನಾದ್ರು ನೋಡ್ರಿ ನೋಡ್ಕೊಂಡು ಇದು ಮಾಡ್ರಿ ನಮ್ ಕಡೆ ಏನು ಅಷ್ಟೊಂದು ಇಲ್ಲಿ ಬರಿ IT industry ಎಲ್ಲಾ ಜಾಸ್ತಿ

ಇಲ್ಲಿ manu manufacturing industry ಎಲ್ಲಾ ಈಕಡೆ ಎಲ್ಲಾ ಕಮ್ಮಿ

ಈಲಿ recommend ಆಗಿದ್ರೆ ಬೇಗ ಸಿಕ್ಬಿಡುತ್ತೆ

ಇಲ್ಲಾoದ್ರೆ ನೀವು online try ಮಾಡಿ ನಾನು ಹೇಳ್ದೆ ಅಲ್ಲಾ ನಿಮಗೆ ಒಂದ್ timeಮು linked in ಎಲ್ಲ use ಮಾಡಿ ಈ ತರ

ಹೌದು ಹೌದು ಹೌದು ಹೌದು ಗುರು ಹೌದು ಗುರು ಅವೆಲ್ಲ use ಮಾಡೋದ್ತಾನೆ ಸುಮ್ನೆ ಇದ್ರೆ ಹೆಂಗೆ ?

ಏನು ?

ಎಲ್ಲಾರೂ ಚೆನ್ನಾಗಿದ್ದಾರೆ ಗುರು ನಿಮ್ಮನೆಗೆ ಎಲ್ಲಾರು ಚೆನ್ನಾಗಿದ್ದಾರ ? ತಮ್ಮ ಏನ್ ಮಾಡ್ತಾ ಇದಾರೆ ಗುರು ತಮ್ಮನ ನೋಡಿ ತುಂಬಾ ದಿಸ ಆಗ್ತದೆ ಏನ್ ಮಾಡ್ತಾ ಇದಾರೆ ತಮ್ಮ ಅವನು ಏನ್ daily up and down ಮಾಡ್ತಾವ್ರೆ

ಅ sunday ಕೂಡಾ leave ಇಲ್ವಾ ಗುರು ರಜಾ ಇರಲ್ಲ ? sunday ನು leave ಇಲ್ಲ ಏನ್ ಮಾಡದು ? ಹ ಏನ್ ಗುರು ಅವರು ಈತರ ಮಾಡಿದ್ರೆ ಯಾವ್ತರ ಹೋಗೋದು ಕುಡಿಯೋದು ಬರೋದು ಇದೇ ಇದು ಆಗ್ಬಿಡ್ತಲ್ಲ ಗುರು ನಮ್ದು

ದೊಡ್ಡೋರ್ ಆಗ್ಬಿಟ್ಟು ದೊಡ್ಡೋರಾದ್ರೆನೇ ಇದೆ problem ಬರೋದು ಸರಿ ನೀ ಯಾವಾಗ ಬರ್ತೀರಾ ಗುರು ? ಹ ಈ ವಾರ ಬರ್ತೀನಿ ಈ ವಾರ ಆದರೆ ಬರ್ತೀನಿ

ಅಯ್ತು ಗುರು ಬನ್ರಿ ಬನ್ರಿ ಬಂದ್ಬಿಟ್ಟು phone ಮಾಡು ಗುರು ಮರ್ತೋಗ್ಬೇಡಾ ಹ್ಮ್ ಸರಿ ಇನ್ನೇನು ? ಇನ್ನೇನಿಲ್ಲಾ ಗುರು ಮಾತಾಡ್ ಎಲ್ಲ ಹೇಳಬೇಕು.

ನೀವು ಬನ್ರಿ ಗುರು ಬಂದು ಕಾಲ್ ಮಾಡರಿ ಹೊಸೂರ್ ಆಗ ನಾನ್ ಬಂದು pick up ಮಾಡ್ಕೊಂತೀನಿ ನಿಮ್ನ ಹಿಂಗ್ ಹೇಳ್ತಿರ ಅಂದ್ರೆ phone ಮಾಡುದ್ರೆ petrolಗೆ ಕಾಸು ಕೊಡ್ರಿ ಅಂತೀರ

ಏನ್ ಗುರು petrol ಎಲ್ಲ ಏನ್ ಗುರು ಇವಾಗ ನಮಗೆ ಬಿಡೋಧೆ ಏಳು ಗಂಟೆಗೆ ಅದುನ್ನನೋಡ್ಕೊಳಣ ನೀವು ಬನ್ನಿ ಗುರು ಸರಿ ok

ಊಟ ಎಲ್ಲ ನಾಷ್ಟ ಎಲ್ಲ ಮಾಡುದ್ರ ಊಟ ಮಾಡುದ್ರ ?

ಇನ್ನೇನಿಲ್ಲ ಗುರು ಊಟ ಮಾಡ್ಕೊಂಡು ಮಲಗಿರಿ jollyಗ ಇರ್ರಿ ನಾಳೆ ನೋಡಣ ನಾಳೆ ಸಿಗುವ.